ತಿಂತಾ ಇದ್ದಾರೆ ಎಲೆಗಳ್ಳನ್ನ ತಿಂತಾ ಇದ್ದಾರೆ.

ಇದೊಂದು ಪ್ಲೇ ಗ್ರೌಂಡ್ ಇದ್ರಲ್ಲಿ ಮಕ್ಕಳ್ಳೆಲ್ಲ ಸ್ಲೈಡಿಂಗ್ ಎಲ್ಲಾ ಮಾಡ್ತಾ ಇದ್ದಾರೆ ಸ್ಲೈಡಿಂಗ್ ಎಲ್ಲ ಆಡ್ತಾ ಇದ್ದಾರೆ.

ಮಕ್ಕಳಿಗೆ ಸ್ಲೈಡಿಂಗ್ ಅಂದ್ರೆ ತುಂಬ ಖುಷಿ ಈ ತರ ಪ್ಲೇಸಸ್ ಗೆ ಹೋಗಿ ಆಟ ಆಡ್ಲಿಕೆ ತುಂಬ ಇಷ್ಟ ಪಡ್ತಾರೆ ಮಕ್ಕಳು.

ಜನ ಎಲ್ಲ ಓಡಾಡ್ಲಿಕ್ಕೆ ದಾರಿ ಎಲ್ಲ ಕಾಣ್ಸ್ತ ಇದೆ ಮತ್ತೆ ಸೈಡ್ ಗೆ ಎಲ್ಲ ಬೈಕ್ ಗಳೆಲ್ಲ ಪಾರ್ಕ್ ಮಾಡಿದ್ ಇದೆ.

ಈ ಬಿಲ್ಡಿಂಗ್ದು ಟೆರೇಸ್ ಮೇಲೆ ಪೈಂಟರ್ಸು ಪೈಂಟ್ ಎಲ್ಲ ಮಾಡ್ತಾಯಿದಾರೆ.

ಇದೊಂದು ಏರ್ಟೆಲ್ ಮೊಬೈಲ್ ಸ್ಟೋರ್ ಫೋರ್ ಜಿ ಸಿಮ್ ಪೋಸ್ಟ್ ಪೇಡ್ ಸಿಮ್ ಎಲ್ಲ ಸಿಗುತ್ತೆ.

ಇದೊಂದು ಕ್ರಿಕೆಟ್ ಸ್ಟೇಡಿಯಂದು ಇಮೇಜ್ .

ಕ್ರಿಕೆಟ್ ಆಟಕ್ಕೆ ಆಟಡಕ್ಕೆ ತುಂಬಾ ಚೆನ್ನಾಗಿ ಪ್ಲೇ ಗ್ರೌಂಡ್ ಇದೆ ಇದು ಸ್ಟಂಪ್ ಬೆಡ್ಸ್ ಕಾಣಸ್ತಾಯ್ದವೆ ಇದರಲ್ಲಿ.